ಇಲ್ಲಿ ಕಾಣಿಸುವ ದೃಶ್ಯವೇನೆಂದರೆ ಇದು ಒಂದು ಇಂಡಿಯನ್ ಆಯಿಲ್ ಚಿತ್ರವಾಗಿದೆ ಇದು ಒಂದು ಪೆಟ್ರೋಲ್ ಬಂಕ್ ಆಗಿದೆ ಇಲ್ಲಿ ಯಾವದೇ ರೀತಿಯ ವ್ಯಕ್ತಿಗಳು ಕೂಡ --

ಈ ಚಿತ್ರ ದಲ್ಲಿ ಕಿತ್ತೂರ್ ರಾಣಿ ಚೆನ್ನಮ್ಮ ಸ್ಟಾಚು ಕಾಣಿಸ್ತಾಇದೆ ಅಡ್ಕ್ರಾ ಇದೆ ಒಂದು ಕಂಬ ಕಾಣಿಸ್ತಾಇದೆ ಪಕ್ಕದಲ್ಲಿ ಒಬ್ಬರು ಗಾಡಿಯನ್ನು ಹತ್ತಿಕೊಂಡು ಹೋಗುತ್ತಿದ್ದಾರೆ.

ಈ ಚಿತ್ರದಲ್ಲಿ ಕಾಣಿಸುತ್ತೇನೆಂದರೆ ಇದು ಒಂದು ದೇವಸ್ಥಾನದ ಚಿತ್ರವಾಗಿದೆ ಇಲ್ಲಿ ಹಲವಾರು ದೇವರು ಕೊಡ ಕಾಣುತ್ತಿದ್ದಾರೆ.

ಮತ್ತು ದೀಪವನ್ನು ಕೂಡ ಅರ್ಚಕರು ಹಚ್ಚುತ್ತಿದ್ದಾರೆ ಹಲವಾರು ಫೋಟೋ ಗಳು ಕಾಣಿಸುತ್ತಾ ಇದೆ ತಟ್ಟೆಯಲ್ಲಿ ದೊಡ್ದು ಕಾಣಿಸುತ್ತಿದೆ ಮತ್ತು ಟೈಲ್ಸ್ ಇನ ಮೇಲೆ ಕೂರಿಸಲಾಗಿದೆ.

ಚಿತ್ರದಲ್ಲಿ ಕಾಣಿಸುವುದೇನೆಂದರೆ ಇದು ಒಂದು ಸುಂದರವಾದ ಚಿತ್ರವಾಗಿದೆ ನೋಡಲು ತುಂಬಾ ಚೆನ್ನಾಗಿದೆ ಇಲ್ಲಿ ಯಾವುದೇ ರೀತಿಯ ಗುಡ್ಡ ಬೆಟ್ಟ ಕಾಣಿಸುತ್ತಿದೆ ಏ--